ಇದು ಕೂಡ ಒಂದು ಮಸೀದಿ ಆಗಿದ್ದು ಸುತ್ತ ಮುತ್ತ ಅಲಂಕಾರ ವಾಗಿ ಕಾಣುತ್ತಿದೆ. ಮರ ಒಂದು ಹಾಗು

ವಿಚಿತ್ರವಾದ ಮೂರ್ತಿಗಳನ್ನು ಇಲ್ಲಿ ನೋಡಬಹುದು ಹಾಗು ಪಕ್ಕದಲ್ಲಿ ಇನ್ನೊಂದು ಮೂರ್ತಿ--

ಹಲವಾರು ಮರಗಳನ್ನು ನಾವು ಕಾಣಬಹುದು. ಮರಗಳಿಂದ ಮೈದಾನುವು ಸುಂದರವಾಗಿ ಕಾಣುತ್ತಿದೆ ಸುತ್ತಲೂ --

ಮೂರು ವ್ಯಕ್ತಿಗಳು ಏನೋ ಮಾಡುತ್ತಿದ್ದರೆ

ಇದು ರಸ್ತೆ ಆಗಿದ್ದು ರಸ್ತೆ ನಡುವೆ ಎರಡು ಎಮ್ಮೆಗಳು ನಡೆದುಕೊಂಡು ಹೋಗುತ್ತಿರುತ್ತದೆ ಹಾಗೆ ಎಮ್ಮೆಯನ್ನು ಕಾಯಲು ಹೋಗುತ್ತಿರುವ ಮಹಿಳೆ ಒಂದು ಮನೆಯನ್ನು ಕಾಣಬಹುದು ಹಾಗು ಒಬ್ಬ --

ಹೋಟೆಲ್ ನ ಕೆಲಸ ಕಾರ್ಯ ಒಂದು ಇಬ್ಬರು ಕೆಲಸಗಾರರು ಕೆಲಸಾ ಮಾಡುತ್ತಿದ್ದಾರೆ ಹಾಗು ಹೋಟೆಲ್ ನ ಒಳಗಡೆ ಒಂದಿಷ್ಟು ಸಾಮಾಗ್ರಿಗಳನ್ನು ಕಾಣಬಹುದು.

ಇದೊಂದು ಪೆಟ್ರೋಲ್ ಬಂಕ್ ಆಗಿದೆ. ಇದರ ಹೆಸರು ಹೆಚ್ ಪಿ ಪೆಟ್ರೋಲ್ ಲಿಮಿಟೆಡ್ ಇರುತ್ತದೆ ಹಾಗು ಇದ್ದರು ವ್ಯಕ್ತಿಗಳು ಪೆಟ್ರೋಲ್ ಭಾಗದ ಮುಂಭಾಗ ದಲ್ಲಿ ಮಾತನಾಡುತ್ತಾ ನಿಂತಿರುತ್ತಾರೆ.

ಹಾಗು ಪೆನ್ ಗಳನ್ನೂ ಹಲವಾರು ಪುಸ್ತಕಗಳನ್ನು ನಾವು ಇಲ್ಲಿ ನೋಡಬಹುದು. ಹಾಗು ಒಂದು ಚಪ್ಪಲಿಯನ್ನು ನೋಡಬಹುದು.